ಇದು ಒಂದು ಮೇಕೆ ಸಾಕಾಣಿಕೆ ತರಾ ಕಾಣ್ತಾ ಇದೆ. ಹಿಂದುಗಡೆ ಅಡಿಕೆ ಅಡಿಕೆ ತೋಟಗಳು ಇದೆ.

ಇದ್ರಲ್ಲಿ ಬುಟ್ಟಿ ಮೂಲಕ ಅಹ್ ಕುರಿಗಳಿಗೆ ಮೇವನ್ನು ಮೇಯಲು ಚೆನ್ನಾಗಿ ಮಾಡಿದ್ದಾರೆ.

ಅದೇ ತರ ಚೆನ್ನಾಗಿ ಕೊಠಡಿಯನ್ನು ಸ್ವಚ್ಛವಾಗಿ ಇಟ್ಟಿದ್ದಾರೆ ಹಾಗಾಗಿ ಇದನ್ನು ಚ ಒಳ್ಳೆಯ ದನಕರಗಳನ್ನು ಬಳಸಬಹುದು.

ಹಾಗೆಯೇ ಮಕ್ಕಳು ಈ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಂಡು ಕುಳಿತುಕೊಂಡು ಶಿಕ್ಷಕಿಯನ್ನು ನೋಡುತ್ತಾ ಕುಳಿತಿದ್ದಾರೆ.

ಹಾಗೇಯೇ ಒಂದು ಹಾಗೇಯೇ ಸ್ಯಾಕ್ಸ್‌ನ್ನು ಇಟ್ಟುಕೊಂಡು ಕುಳಿತುಕೊಂಡಿದ್ದಾರೆ--

ಇದು ಒಂದು ಪೋಟೋದಲ್ಲಿ ಕಂಡು ಬರುವ ರೀತಿ ಏನೆಂದರೆ ಒಬ್ಬ ಮಹಿಳೆಯಾಗಿ ಏನೋ ಒಂದು ಸನ್ಮಾನ ಮಾಡವಂತ ಕಛೇರಿ ಕಂಡುಬರುತ್ತಿದೆ ಇದ್ರಲ್ಲಿ ಕಂಡು ಬರುತ್ತಿರುವುದು ಏನೆಂದರೆ ಒಂದು ಒಳ್ಳೆ ಆಫೀಸ್‌ ತರ ಕಾಣ್ತಾ ಇದೆ.

ತ್ತ ಇದೆ-- ಅದೇ ರೀತಿ ಇಲ್ಲಿ ಚಹಾವನ್ನು ಖರೀದಿ ಮಾಡಲು ಬಂದಂತಹ ಮೂರುಜನ ವ್ಯಕ್ತಿಗಳು ಕಂಡುಬರ್ತಾಇದ್ದಾರೆ

ಇದು ಒಂದು ಕಾರ್ಖಾನೆಯಾಗಿ ಕಂಡುಬರುತ್ತದೆ. ಇದ್ರಲ್ಲಿ ಕಾರ್ಮಿಕರು ಮಾಸ್ಕ್‌ ಹಾಗೆ ತಲೆಗೆ ಎಲ್ಲವನ್ನು ಸುರಕ್ಷಿತವಾಗಿ ಕಟ್ಟಿಕೊಂಡು ಕೆಲಸವನ್ನು ಮಾಡುವಂತ ಸಂದರ್ಭವಾಗಿ ಕಂಡುಬರು--